ಕಾಣಲಾಗುತ್ತೆ ಮತ್ತು ಆಟೋ ಗಳು ಹಾಗು ಶಟ್ರು ಗಳು ಕಾಣಲಾಗುತ್ತಿದೆ.

ಒಂದು ಕಾರು ನಿಂತಿದೆ ಮತ್ತು ಸುತ್ತಮುತ್ತಲು ಗಿಡಮರಗಳು ಇವೆ ಮತ್ತು ಕಿಟಕಿಗಳು ಇದೆ ಒಂದು ಡಸ್ಟ್ ಬಿನ್ ಇದೆ.

ಈ ಚಿತ್ರದಲ್ಲಿ ಒಂದು ಸಣ್ಣ ಅಂಗಡಿ ಕಾಣಿಸುತ್ತದೆ ಅಂಗಡಿಯಲ್ಲಿ ಬಹಳಷ್ಟು ವಸ್ತುಗಳು ಇವೆ.

ಹಾಗೂ ಮ್ಯಾಗಿ ಇದೆ ಮತ್ತು ಅದರ ಹಿಂದೆ ಬಹಳಷ್ಟು ವಸ್ತುಗಳು ಕಾಣುತ್ತವೆ.

ಈ ಚಿತ್ರದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ ಆ ರೈಲ್ವೆ ಸ್ಟೇಷನ್ನಲ್ಲಿ ರೈಲು ಗಾಡಿ ನಿಂತಿದೆ ಮತ್ತು ಕುರ್ಚಿಯ ಮೇಲೆ ಒಂದು ಬ್ಯಾಗು --

ಆ ಅಂಗಡಿಯಲ್ಲಿ ಬಹಳಷ್ಟು ಬಟ್ಟೆಗಳನ್ನು ಇಟ್ಟಿದ್ದಾರೆ.

ಆ ಅಂಗಡಿಯಲ್ಲಿ ಬಹಳಷ್ಟು ಸಾಮಾನುಗಳು ಇವೆ ಹಾಗು ಅಲ್ಲಿ ತಗಡುಗಳು ಮತ್ತು ಶೆಟ್ರು ಕಾಣುತ್ತದೆ.

ಹಾಗು ದೊಡ್ಡ ಸೈಕಲ್ ಸಣ್ಣ ಸೈಕಲ್ ಇವೆ ಮತ್ತು ಅಲ್ಲಿ ಹೀರೋ ಸೈಕಲ್ ಅಂತ ಬರ್ದಿನ್ ಇದೆ.

ಮತ್ತು ಅದರ ಸುತ್ತಮುತ್ತು ಹುಲ್ಲುಗಳು ಗಿಡಗಳು ಕಾಣುತ್ತಾ ಇದೆ.